ಮತ್ತು ಮೇಜುಗಳ ಮೇಲೆ ಹಲವಾರು ಕಾಗದಗಳನ್ನು ಇಡಲಾಗಿದೆ ಮಾ--

ಮತ್ತು ಇಲ್ಲಿ ಒಳಗಡೆ ದೇವರ ಮೂರ್ತಿ ಇದೆ ಮತ್ತು ಇಲ್ಲಿ ಹಲವಾರು ವ್ಯಕ್ತಿಗಳು ದರ್ಶನವನ್ನು ತೆಗೆದುಕೊಳ್ಳಲು ನಿಂತುಕೊಂಡಿದ್ದಾರೆ.

ಮತ್ತು ಇಲ್ಲಿ ಕೆಂಪು ಗುಲಾಬಿ ಮತ್ತು ಬಿಳಿ ಬಣ್ಣದ ಪುಗ್ಗಗಳನ್ನು ಕಂಡುಬರುತ್ತಾ ಇದೆ.

ಮನದ ಮುಂಭಾಗದಲ್ಲಿ ಹೂಗಳನ್ನು ಹಚ್ಚಿ ಅಲಂಕಾರ ಮಾಡಲಾಗಿದೆ.

ಚಿತ್ರದಲ್ಲಿ ತೋರಿಸಿದಂತೆ ನಮಗೆ ಇಲ್ಲಿ ಒಂದು ಗೊದಮನ್ನು ಕಂಡು ಬರುತ್ತ ಇದೆ.

ಮತ್ತು ಹೋಟೆಲ್ ನ ಒಳಗಡೆ ಹಲವಾರು ವಸ್ತುಗಳು ಪಾತ್ರೆಗಳನ್ನು ಇಡಿರುವುದು ನೋಡಬಹುದು.

ಚಿತ್ರದಲ್ಲಿ ತೋರಿಸಿದಂತೆ ನಮಗೆ ಇಲ್ಲಿ ಒಂದು ದೊಡ್ಡದಾದ ಕಟ್ಟಡವನ್ನು ಕಂಡು ಬರುತ್ತಾ ಇದೆ.